ವೃದ್ದರು ಕೂಡ ಊಟ ಮಾಡಲು ಬರುತ್ತಾರೆ ಇಲ್ಲಿ ತಮಗೆ ಬೇಕಾದ ವೆಜ್ ಅಥವಾ ನೋನ್ ವೆಜ್ ಊಟವನ್ನು ಸಹ --

ಇಲ್ಲಿ ಸಣ್ಣ ಮಕ್ಕಳು ದೊಡ್ಡವರು ಬಂದು ವಾಕಿಂಗ್ ಮಾಡುತ್ತಾರೆ ವಯಸ್ಕರು ಆಟ ಆಡುತ್ತಾರೆ.

ಜಾತ್ರೆಯನ್ನುಆಚರಿಸಿ ಆಚರಿಸುವ ರೀತಿಯಾಗಿ ಕಾಣುತ್ತಾ ಇದೆ ಮೇಡಂ .

ಮತ್ತು ಕೆಲಒಂದು ಬಳ್ಳಿಗಳು ಇವೆ ಮೇಡಂ .

ನೀರನ್ನು ಬೇರೆ ಪ್ರದೇಶಕ್ಕೆ ಹೋಗಲು ಬಿಡುತ್ತಾರೆ ಮತ್ತು ಇಲ್ಲಿ ಸುತ್ತ ಸುತ್ತಮುತ್ತಲು ಹಲವಾರು.

ಕಾರ್ ಇದೆ ಅಲ್ಲಿ ಕಾರ್ ನಲ್ಲಿ ಪ್ರಯಾಣಿಕರು ಇಳಿಯುತ್ತಿದ್ದಾರೆ.

ಪ್ರಯಾಣಿಕರು ಇಲ್ಲಿ ದುಡ್ಡು ಕೊಟ್ಟು ಅಹ್ ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಹೊಗುತ್ತಾರೆ.

ಗ್ರಾಹಕರು ತಮಗೆ ಬೇಕಾದ ಸರಕು ಸಾಮಾಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ.

ಅಹ್ ಊರಲ್ಲಿರುವ ಗ್ರಾಮಸ್ಥರು ತಣ್ಣಗೆ ತಮ್ಮ ಮಿತಕಾತೆಯನ್ನು ತೆರಿತ್ತಾರೆ.

ಇಲ್ಲಿ ಮಹಿಳೆಯರು ತಮಗೆ ಬೇಕಾದ ಸೀರೆಗಳನ್ನು ಚೂಡಿದಾರಗಳನ್ನು ಇತರೆ ಸಾಮಗ್ರಿಗಳನ್ನು --

ಮೇಡಂ ಇದೊಂದು ಇಂಡಸ್ಟ್ರಿ ಆಗಿದೆ ಇಲ್ಲಿ ಹಲವಾರು ಕಾರ್ಮಿಕರು ಬರುತ್ತಾರೆ ಕೆಲಸವನ್ನು ನಿರ್ವಹಿಸುತ್ತಾರೆ ತಮಗೆ --

ಜಲಚರಿ ಜೀವಿ ಇರಬಹುದು ಸುತ್ತಲು ಅಹ್ ಗಿಡಮರಗಳಿವೆ.